ಹೌದಾ ನಮ್ದು ಒಂದು

ಹ್ಮ್ ಹ್ಮ್ ಮತ್ತೊಂದು ಮಕ್ಕಳ್ ಜೊತೆ serial ನೋಡ್ತೇವೆ seven o'clock ಊಟ ಮಾಡಿ. ಓಹ್ TV ನೋಡಿ serial ನೋಡಿ ತಿನ್ನುದಾ?

ಹ ನಾವೀಗ ಹನ್ನೆರಡು ಗಂಟೆಗೆ start ಮಾಡಿದ್ರೆ ಹನ್ನೆರಡುವರೆಗೆ ಮಾಡಿ ಆಗುತ್ತೆ. ಪಲಾವ್ ಮತ್ತೆ salad ಅದಕ್ಕೊಂದು.

ಆಮೇಲೆ ಒಂದು ಗಂಟೆಗೆ ಊಟ, correct ಸರಿ ಆಗುತ್ತೆ ಊಟದು time ಆವಾಗ. ಹ್ಮ್ ಆಯ್ತು.

ಪಲಾವ್ ಮಾಡ್ತೀವಿ ನನ್ನ ಚಿಕ್ಕ ಮಗನಿಗೆ ತುಂಬಾ ಇಷ್ಟ ಪಲಾವ್ ಅವನಿಗೆ ಅನ್ನ ಊಟ ಸೇರಲ್ಲ ಪಲಾವ್ ಮಾಡಿದ್ರೆ ಅದೇ ಬೇಕು ಖಾಲಿ tiffin ಗೆಸಾ ಅದೇ ಬೇಕು, ಬೆಳಿಗ್ಗೆ breakfast ಗೆ ಅದೇ ಮತ್ತೆ ಸಂಜೆ school ಇಂದ ಬಂದ್ ಸಾ ಅದೇ ಬೇಕು.

ಕೆಲವರಿಗೆ ಇಷ್ಟ ಆಗುತ್ತೆ ಪಲಾವ್.

ಎಲ್ಲ ತರ್ಕಾರಿ ಎಲ್ಲ ಹಾಕಿ. ಪಲಾವ್ ಯಾವುದ್ರಲ್ಲಿ ಮಾಡುದು? cooker ಅಲ್ಲಿಯಾ? ಹಾ cooker ಅಲ್ಲಿ sona masoori ಅಕ್ಕಿ ಇದೆಯಲ್ಲ.

ಹಾ cooker ಅಲ್ಲಿ ಒಂದು ಲೋಟ ಅಕ್ಕಿ ಹಾಕಿದ್ರೆ ಎರಡು ಲೋಟ ನೀರ್ ಹಾಕಿ ತರ್ಕಾರಿ ಎಲ್ಲ ಹಾಕಿ ಮಾಡುದು. ಹಾಕುದಿಲ್ವಾ ಜೇನು ತುಪ್ಪ ತುಪ್ಪ ಹಾಕುದಿಲ್ವಾ ಇಲ್ಲ ಇಲ್ಲ ಹಾ ತುಪ್ಪ ಆಗುತ್ತೆ. ತುಪ್ಪನು ಹಾಕಿ ಹ್ಮ್ ತುಪ್ಪ ಎಣ್ಣೆ ಎರಡೂ ಹಾಕ್ಬೋದು. ಇಲ್ಲಾಂದ್ರೆ ತುಪ್ಪದಲ್ಲೇ ಮಾಡ್ಬೋದು.

ಚೆನ್ನಾಗಿರುತ್ತೆ. ಮತ್ತೆ ತರ್ಕಾರಿ ಏನಿದೆ ಎಲ್ಲಾ ಬಟಾಣಿ ಮಕ್ಳಿಗೆಲ್ಲಾ ಬಟಾಣಿ ಅದೆಲ್ಲ ಇಷ್ಟ ಆಗುತ್ತಲ್ಲಾ.

ಹಾಗೆ ಹ್ಮ್.

ಈವಾಗ ಮಾಡ್ಬೇಕು ಅಡುಗೆ ತರ್ಕಾರಿ ಎಲ್ಲ cut ಮಾಡ್ಬೇಕು ಪಲಾವ್ ಮಾಡ್ಲಿಕ್ಕೆಲ್ಲಾ.

ಹಾ ready ಮಾಡ್ತೀನಿ. ಇನ್ನೊಂದು ಸಲ ಮಾಡ್ತೀನಿ. ಆಯ್ತು okay bye bye .

ನಾನ್ ಆರಾಮ. ನೀವ್ ಹೇಗಿದ್ದೀರಾ ಮತ್ತೆ ಮನೇಲಿ ಎಲ್ಲ ಹೇಗಿದ್ದಾರೆ? ಮನೇಲಿ ಎಲ್ಲ ಆರಾಮ ಇದ್ದಾರೆ.

ನಾನ್ ಈಗಾ ಈಗ Mangalore ಅಲ್ಲಿ ಇರುದು ನಾನು.

ಊರಲ್ಲಿ ಅಂದ್ರೆ ಮೊದ್ಲು ಊರಲ್ಲಿ ಇದ್ದೆ ಈಗ Mangalore ಅಲ್ಲಿ ಇರುದು.

ಸ್ವಲ್ಪ ಇದು ಕೂಡ ಅಷ್ಟೆ ವಾತಾವರಣ ಕೂಡ ಅಷ್ಟೆ ತುಂಬ ಚಳಿ ಚಳಿ ಅಲ್ವಾ ಒಂತರ ಚಳಿಸಾ ಸೆಖೆಸಾ ಎಲ್ಲ. ಆ ಇದಕ್ಕೆ ಬಂದಿದ್ದ್ರಲ್ಲಾ NIC ಇಗೆ?

ಹ್ಮ್ ಹಾಗೆ ತುಂಬ ಚೆಂದಾ ಆಯ್ತಲ್ಲ program ಅಂತೂ ಬಾರಿ ಚೆಂದ ಆಯ್ತು ಖುಷಿ ಆಯ್ತು.

ಅದೆ ಅದೆ ಮತ್ತೆ ಮನೇಲೆಲ್ಲ ಕೃಷಿ ಕೆಲ್ಸ ಎಲ್ಲ ಹೇಗೆ ಆಗ್ತಾ ಉಂಟು?

ತೊಂದ್ರೆ ಇಲ್ಲ ಆಗ್ತಂದ್ರೆ ಎಂತ ನಮ್ಗೆ ಅದೆ ಅಲ್ಲ, ಬೇರೆ ಎಂತ ಉಂಟು?

ಅದೆ ಅದೆ ನಮ್ಗೆ ಹಾಗೆ ಆದ್ರೆ.

ಅದೆ ಮನೇಲಿ ಕೂಡ ಹೇಳ್ತಿದ್ರು ಈಗಂದ್ರೆ ಬಿಸಿಲು ಅದೆಲ್ಲ ಒಟ್ಟಿಗೆ ಅಲ್ಲ.

ಅಡಿಕೆಗೆಲ್ಲಾ ಅದು ಸರಿಯಾಗಿ ಬರುದಿಲ್ವಾ ಅಂತ

ಹೌದು ನಮ್ಮಲಿಸಾ ಈಗ ಬೆಳಿಗೆಲ್ಲ ಚಳಿ ಅಲ್ಲ.

ಈಗ ಎಲ್ಲ ಉದುರ್ತದೆ ಕಾಯಿ ಚಿಕ್ಕ ಇರುವಾಗ್ಲೇ ಎಲ್ಲ ಉದುರ್ತದೆ.

ಅದೆ ಅದೆ ಅದು. ಮತ್ತೆ ಇನ್ನೊಂದು ಎಂತಂತಾ ಹೇಳಿದ್ರೆ ನಮ್ಗೆ ಅದೂ ಈ ಘಾಟಿ section ಹತ್ತಿರ ಇರುದ್ರಿಂದ ಬರ್ತದೆ ಆಯ್ತಾ. ಆನೆ ಹಂದಿ ಎಲ್ಲ ಬರ್ತದೆ ಅದನ್ನೆ ಇಡೀ ಹಾಳ್ ಮಾಡಿ ಹಾಕ್ತದೆ.

ಮತ್ತೆ ಒಂದು ಕೃಷಿಯೇ ಬದುಕಲ್ಲಾ ಅದಕ್ಕೆ ಕೃಷಿಯೆ ಬದುಕು ಅದನ್ನೆ ಕೂಡಾ ಮತ್ತೆ ಈ ಈ ವಾತಾವಾರಣಕ್ಕೆ ಮಾತ್ರ ತುಂಬ ಕಷ್ಟ ಅಂತ.

ಎಂತೆಂತದೋ ಆಗ್ತಾ ಇದೆ ಸಮಸ್ಯೆ ಆಗ್ತಾ ಇದೆ ಈ ಒಂದು ವಾತಾವಾರಣದಿಂದ.

ಮತ್ತೆ ಇನ್ನೊಂದು ಸಮಸ್ಯೆ ಈಗ road ಮಾಡ್ತಿದ್ದಾರಲ. ನಮ್ಮದು ಈಗ road ಬೀಳ್ತದೆ. ಅದು ಧೂಳ್ ಆಗ್ತು ಅದು ಇದು ಎಲ್ಲ ಆಗ್ತದೆ . ಅದೆ ಹಾಗೆಲ್ಲ ಇದ್ರೆ ತುಂಬ ಕಷ್ಟ ಅಲ್ಲ. ಕಡೆ road, road ಅಂತೇಳಿ road ಮಾಡ್ತಾ ಇದ್ದಾರಲ. ಹೌದು ಮುಂಚೆ ಆದ್ರೆ ಅಲ್ಲಿ ಎಲ್ಲಾ ತೋಡು ಎಲ್ಲ ಇತ್ತಲ. ಮಣ್ಣು ಬಿದ್ದು ಅದೆಲ್ಲ ಮುಚ್ಚಿದೆ ಈಗ ಮಳೆ ಬಂದ್ರೆ ಮಿನಿ ಎಲ್ಲ ತೋಟದಲ್ಲಿ ನೀರ್ ಇರ್ತದೆ.

ನಮ್ಮ ಕಡೆ ಇದ್ದ ತೊಡನೆಲ್ಲಾ ಅರ್ಧಬಂರ್ದ ಮುಚ್ಚಿದ್ದಾರೆ ಹಾಕಿದ್ದಾರೆ ಅದು ಎಂತಕ್ಕೆ ಗೊತ್ತಿಲ್ಲ.

ಎಲ್ಲಾ ತೋಡನ್ನು ಮುಚ್ಚಿದ್ದಾರೆ. ತೋಡ್ ಇಲ್ಲದಿದ್ರೆ ಉಂಟಲ್ಲ ನೀರು ಹೋಗುದುಸ ಇಲ್ಲ, ತೋಡಿದ್ದು ನೀರೆಲ್ಲ ಮನೆಯ ಕಡೆ ಬರ್ತದೆ ಮನೆಯದೆಲ್ಲಾ ಆಚೆ ಈಚೆ ಆಗಿ ಹೋಗ್ತದೆ ಹಾಗೆ ಅದು ಕಷ್ಟ ಆಗುದು. ಅದ್ದೇ ನೀರು ನಿಂತ್ರೆಸ ಆಗುದಿಲ್ಲ ಅಲ್ಲ ಅಲ್ಲ.

ಬೇರೆಂತದ್ರು ಉಂಟಾ?

ಇಲ್ಲ ಅಡಿಕೆ ಬಾಳೆಹಣ್ಣು ಮದ್ಯ ಮದ್ಯದಲ್ಲಿ ಇಟ್ಟಿದ್ದೇವೆ ಅಷ್ಟೆ ಮತ್ತೆ ತರ್ಕಾರಿ ಅಮ್ಮ.

ಒಂದು ಅವ್ರಿಗೆ ಇಷ್ಟ ತರ್ಕಾರಿ ಎಲ್ಲ ಮಾಡುದಂದ್ರೆ. ಮನೆಗೆ ತರ್ಕಾರಿಯನ್ನ ಮಾಡ್ತಾರೆ ಅಷ್ಟೇ ಸರಿ ನಾನ್ ನಿನ್ಗೆ ಮಾಡತೇನೆ ಇನ್ನೊಂದು ದಿನ phone .

ನಾನು ಬೆಳಗ್ಗೆ ಐದು ಗಂಟೆಗೆ ಏಳ್ತೆನೆ, ಯಾಕೆಂದ್ರೆ ನನ್ಗೆ ಕೆಲ್ಸಕ್ಕೆ ಹೋಗ್ಬೇಕು ಅಲ್ವಾ. ನಾನು lab technician ನಾನು lab ಗೆ ಕೆಲಸಕ್ಕೆ ಹೋಗುದು ಅಲ್ಲಿ ಬೇಗ lab open ಮಾಡ್ತಾರೆ, ಹಾಗಾಗಿ ನನ್ಗೆ ಏಳು ಗಂಟೆಗೆ ಅಲ್ಲಿ join ಆಗ್ಬೇಕು ಮನೆಯಲ್ಲಿ. ಕೆಲಸ ಎಲ್ಲಾ ಮುಗ್ಸಿ ನಾನು ಮನೆಯದ್ದು ಕೆಲಸ ಎಲ್ಲಾ ಮುಗ್ಸಿ ನಾನು ನನ್ನ ಕೆಲಸಕ್ಕೆ ಹೋಗುದು. ಮತ್ತೆ ಮನೆಗೆ ಬರುವಾಗ ಏಳು ಗಂಟೆ ಆಗ್ತದೆ ಏನ್ ಮಾಡುದು ಜೀವನ ಹೋಗ್ಬೇಕಾದದ್ದು ಹೋಗಲೇ ಬೇಕಲ್ಲ. ಕೆಲವರ್ ಹೇಳ್ತಾರೆ, ಮದ್ವೆ ಆದ್ಮೇಲೆ ಜೀವನ ಒಳ್ಳೇದು ಏನ್ tension ಇಲ್ಲ ಹಾಗೇ ಹೀಗೆ ಅಂತ. ಆದ್ರೆ ನಂಗೆ ಏನು ಹಾಗೆ ಎಣ್ಸುದಿಲ್ಲ ನನ್ಗೆ ಮದ್ವೆಗಿಂತ ಮೊದಲೇ ನನ್ನ life ಒಳ್ಳೆಯಿತ್ತು, jollyಯಲ್ಲಿ ಇತ್ತು. ಏನ್ tension ಇರ್ಲಿಲ್ಲ ನಾನ್ ನನ್ನಷ್ಟಕ್ಕೇ ದುಡಿತ ಇದ್ದೆ ನನ್ನಷ್ಟಕ್ಕೇ ಮನೆಗೆ ಬರ್ತಾ ಇದ್ದೆ sunday ಸ extra duty ಮಾಡ್ತಿದ್ದೆ ಆದ್ರೆ ಈಗ ಹಾಗೆಲ್ಲ ಆಗುದಿಲ್ಲಲ್ಲಾ sunday extra duty ಎಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ ಈಚೆ ಅತ್ತೆ ಮನೆ. ಈಚೆ ಅಮ್ಮನ್ ಮನೆ ಎರಡು ಒಟ್ಟಿಗೆ ನಾವು manage ಮಾಡ್ಬೇಕ್ ಆಗ್ತದೆ, ಹಾಗಾಗಿ ಎಂತ ಮಾಡುವ ಹಾಗೆ ಇಲ್ಲ ನನ್ಗೆ ಎರಡನ್ನು ಒಟ್ಟಿಗೆ ತೂಗಿಸ್ಕೊಂಡು ಹೋಗ್ಬೇಕಾದ ಪರಿಸ್ಥಿತಿ ಹಾಗೆ ನನ್ನ ಗಂಡ ಈಗ ನನ್ನ ಗಂಡ ವಿದೇಶದಲ್ಲಿ. ಇರುದರಿಂದ ನನ್ಗೆ ಅಷ್ಟೊಂದು ಕಷ್ಟ ಆಗುದಿಲ್ಲ. ನಾನು ತಾಯಿ ಮನೆಯಲ್ಲಿ ಸ್ವಲ್ಪ ದಿವ್ಸ ಇರ್ತೇನೆ ಗಂಡನ ಮನೆಯಲ್ಲಿ ಸ್ವಲ್ಪ ದಿವ್ಸ ಇರ್ತೇನೆ. ಈಗ ಅವ್ರು ಊರಿಗೆ ಬರ್ತಾ ಇದ್ದಾರೆ ಎರಡು ತಿಂಗಳು ಬಿಟ್ಟು ಆಗ ನಾನು ಕೆಲಸಕ್ಕೆ ಒಂದು ತಿಂಗಳು ರಜೆ ಕೇಳಿದ್ದೇನೆ. ಆದ್ರೆ ನಮ್ಮ boss ರಜೆ ಕೊಡಲಿಕ್ಕೆ ಕೇಳ್ತಾ ಇಲ್ಲ ಒಂದು ತಿಂಗಳಲ್ಲ ಜಾಸ್ತಿ ಆಗ್ತದೆ ಅಂತ, ಯಾಕೆಂದ್ರೆ ನಾನು ಮದ್ವೆ ಸಮಯದಲ್ಲಿ ಮೂರು ನಾಲ್ಕು ತಿಂಗಳು ರಜೆಯಲ್ಲಿ ಇದ್ದೆ ಅದು ಅದೇ ರಜೆಗೆ ಅವರಿಗೆ ಜಾಸ್ತಿ ಆಗಿತ್ತು. ಈಗ ಇನ್ನೂ ಒಂದು ತಿಂಗಳು ರಜೆ ಕೇಳಿದ್ರಿ ಅವರಿಗೆ ಬೇರೆ technician ತಕೊಳ್ಬೇಕಾಗ್ತದೆ ಹಾಗಾಗಿ ಅವ್ರು ಸ್ವಲ್ಪಚೊರೆ ಮಾಡುತ್ತಿದ್ದಾರೆ ಬೇಡ ರಜೆಯೆಲ್ಲ ಅಂತ ಹೇಳ್ತಾ ಇದ್ದಾರೆ ಅದೇ ನೋಡ್ಬೇಕು ಏನು ಅಂತ. ಆದ್ರೂ ಗಂಡ ಊರಿಗೆ ಬರ್ವಾಗ ರಜೆ ಹಾಕಿ ಕೂತ್ಕೊಳ್ಳೆ ಬೇಕಾಗ್ತದೆ ಅವರು ವರ್ಷಕ್ಕೆ ಒಂದ್ಸಲ ಬರುದಲ್ವಾ ಇನ್ನು ಆಚೆ ಈಚೆ ಹೋಗುದು, function attend ಮಾಡುದು, ದೇವಸ್ಥಾನಕ್ಕೆ ಎಲ್ಲಾ ಹೋಗುದು ಅದೇ ಎಲ್ಲಾ ಸುಮರ್ ಎಲ್ಲಾ ಉಂಟು. ಎಂತ ಮಾಡುದು ಅಂತ ಹೇಳಿ ಗೊತ್ತಾಗುದಿಲ್ಲ. ಈಚೆ ಕೆಲಸಸಾ ಬಿಡುವ ಹಾಗೆ ಇಲ್ಲ ಅದು ಮುಖ್ಯ ಕೆಲಸಸ ಕೂಡ ಬೇಕು. ಆಚೆ ಗಂಡನು important ಮದುವೆ ಆದ್ಮೇಲೆ ನನ್ನ ಕಾಲು ಎರಡು ದೋಣಿಯಲ್ಲಿ ಇಟ್ಟ ಹಾಗೆ ಉಂಟು ಆಚೆಸ ಅಲ್ಲ. ಈಚೆಸ ಅಲ್ಲ ಇದಕ್ಕಿಂತ ಮದ್ವೆಯ ಮೊದಲು tension ಇಲ್ಲ, function ಹೋಗ್ಬೇಕ್ ಅಂತ ಇಲ್ಲ, ಎಂಥ ಒಂದು ಪೂಜೆಗೆ ಹೋಗ್ಬೇಕ್ ಅಂತ ಇಲ್ಲ. ಎಲ್ಲ ಮನೆಯವರೇ ಹೋಗ್ತಾ ಇದ್ರು ನಾನು ನನ್ನ ಅಷ್ಟಕ್ಕೆ ದುಡಿತ್ತಿದ್ದೆ ನನ್ನ ಅಷ್ಟಕ್ಕೆ ಮನೆಗೆ ಬರ್ತಿದ್ದೆ. ನನ್ನ ಮದುವೆಗೆ ಬೇಕಾದ ಚಿನ್ನ ಖರ್ಚು ಎಲ್ಲ ನಾನೇ ನೋಡ್ಕೊಂಡಿದ್ದೇನೆ ಏನೂ ಕಿರಿಕಿರಿ ಇರ್ಲಿಲ್ಲ. ಈಗ ಅತ್ತೆ ಮನೆಯಲ್ಲಿ ಕುತ್ಕೊಂಡು ಅತ್ತೆ ಮನೆಗೆ ಹೋಗ್ವಾಗ ಹಾಲು ತೊಕೊಂಡು ಹೋಗ್ಬೇಕು, ತರಕಾರಿ ತೊಕೊಂಡು ಹೋಗ್ಬೇಕು, ಬೆಳಿಗ್ಗೆ ಚಗೆ ತಿಂಡಿ ತೊಕೋ, ತಿಂಡಿಗೆ ಬೇಕಾದ ವಸ್ತು ತೊಕೊಂಡು ಹೋಗ್ಬೇಕು. ಈಚೆ ಅಮ್ಮನ ಮನೆಗೆ ಬಂದ್ರೆ ಅಮ್ಮನ ಮನೆಗೆ ಹಾಲು ತೊಕೊಂಡು ಹೋಗ್ಬೇಕು, ಅದು ಇದು ಮೊದಲು ಅದೆಲ್ಲಾ tension ಇರ್ಲಿಲ್ಲ ಎಲ್ಲಾ ಅಪ್ಪ ತಂದು ಹಾಕ್ತಿದ್ರು ಎಲ್ಲ ನಾವು ತಿಂದು ಸುಮ್ಮನೆ ಮಲಗುದು. ಮನೆಯಲ್ಲಿ ಒಂದೇ ಒಂದು ಕೆಲಸ ಇರ್ಲಿಲ್ಲ ಎಲ್ಲ ಅಮ್ಮ ಮಾಡಿ ಇಡ್ತಿದ್ರು ಈಗ ಹಾಗೆ ಅಲ್ಲ. ನಾವೆಲ್ಲ ಕೆಲಸ ನಾವೇ ಬೆಳಗ್ಗೆ ಎದ್ದು ಮೊದಲು ಬಟ್ಟೆ ತೊಳಿಬೇಕು ಆದ ಮೇಲೆ ಕಸಗುಡಿಸಿ ನೆಲ ಒರೆಸಿ ತಿಂಡಿಗೆ ready ಮಾಡಿ ಚಾಯೆಲ್ಲ ಮಾಡಿಟ್ಟು ನನ್ನ ಬುತ್ತಿಯೆಲ್ಲ ತುಂಬಿಸಿ ಮತ್ತೆ ನಾನು ಕೆಲಸಕ್ಕೆ ಹೊರಡುದು. ಹಾಗಾಗಿ ನನ್ಗೆ ಅ ಈಗಿನ ಮದುವೆ ಆದ್ಮೇಲೆ ಜೀವನ ಅಷ್ಟೊಂದು ಹಿಡಿಸ್ತಾ ಇಲ್ಲ. ನನ್ಗೆ ಮದುವೆಯ ಮೊದಲು ಎಂಥ tension ಇರ್ಲಿಲ್ಲ ನನ್ಗೆ ನಾನು ತುಂಬಾ ಖುಷಿಯಲ್ಲಿ ಇದ್ದೆ ಮತ್ತೆ ಎಲ್ಲಾ ನನ್ನ ಅಮ್ಮ. ಅಮ್ಮವೇ ನನ್ನದು ಎಲ್ಲದು ಕೆಲಸ ಏನಿದ್ರೆಸ ಅಮ್ಮವೆ ನೋಡಿಕೊಳ್ಳುದು ಎಲ್ಲಾ ಈಗ ನನಗೆ ಅಮ್ಮನ ಮೇಲೆ ಹಾಕ್ಲಿಕ್ಕೆ ಇಷ್ಟ ಇಲ್ಲ ಅಂದ್ರೆ ಮದುವೆ ಆದ್ಮೇಲೂ ಇವಳದ್ದು ಎಲ್ಲಾನಾವೇ ನೋಡ್ಕೊಳ್ಬೇಕು ಅಂತ ಎಲ್ಲ ಅವರಿಗೆ ಆಗ್ಬಾರದು. ಹಾಗಾಗಿ ಏನೋ manage ಮಾಡ್ತಾ ಇದ್ದೇನೆ. ಹಾಗೆ ಈಗ ನನ್ನ ಗಂಡ ಊರಿಗೆ ಬರ್ತಾ ಇದ್ದಾರೆ ಹಾಗಾಗಿ ಅದಕ್ಕೆ ಒಂದು ಪರಿಸ್ಥಿತಿ ಅಲ್ಲಿ ಕೆಲಸ ಬಿಡುವ ಹಾಗೆಸ ಇಲ್ಲ ಕೆಲಸ ತುಂಬಾ ಮುಖ್ಯ ನನ್ಗೆ. ನಂಗೆ ಇಲ್ಲಿ ಹತ್ತಿರದಲ್ಲಿ ಕೆಲಸ ಇದೆ ಈ ಕೆಲಸವನ್ನು ಬಿಟ್ಟ್ರೆ. ಮತ್ತೆ ನನ್ಗೆ ದೂರ ಕೆಲಸಕ್ಕೆ ಹೋಗುದೆಲ್ಲ ತುಂಬಾ ಕಷ್ಟ ಆಗ್ತದೆ. ಅದುಸ ನನ್ನ labನದು ಕೆಲಸ ಅಂದ್ರೆ ನಾವು ಬೆಳಗ್ಗೆ ಏಳು ಗಂಟೆಗೆವೆಏಳು ಎಂಟರ ಒಳಗೆವೆjoin ಆಗ್ಲಿಕ್ಕೆ ಇರ್ತದೆ ಹಾಗಾಗಿ ಈ ಕೆಲಸವನ್ನು ನನ್ಗೆ ಬಿಡಲಿಕ್ಕೆ.

ಏನ್ ಅರ್ಬಿನ್ ಏನ್ ಮಾಡ್ತಿದೀಯಾ? ಹೆ ಇಂಗೆ ಸುಮ್ನೆ ಕೂತಿದ್ದೆ ಕಣೆ ಬೇಜಾರ್ ಮನೆ ಅಂದ್ರೆ ಅಲ್ವಾ ಎಲ್ಲಾದ್ರೂ ಸುತ್ತಾಡ್ಬೇಕು ಹೋಗ್ಬೇಕು ಬರ್ಬೇಕು ಅನ್ಸುತ್ತೆ ಎಲ್ ಹೋಗೋಕಾಗುತ್ತೆ ಹೇಳು. ಹೆ ನಾನ್ ನೀನೂ ಹೋಗಿದ್ವಿ ಅಲ್ಲ ಸುತ್ತಾಡಿದ್ವಿ ಅಲ್ವಾ. ಅದು ಅವಾಗ ಎಲ್ ಹೋಗಿದ್ವಿ ನಾವು ಸರಿ ನೆನ್ಪೆ ಇಲ್ಲ ನಂಗೆ. ಏನೆ ಇಲ್ಲೇ ಹೋಗಿದ್ವಲ್ಲಾ temple ಅಲ್ಲಿ ಎಲ್ಲಿ Bangalore ಅಲ್ಲಿ ಇದಿಯಲ್ಲ ISKCON temple .

ಹ್ಮ್ ಚೆನ್ನಾಗಿತ್ತು ಅಲ್ವಾ ಅದು first time ಹೋಗಿದ್ದು. ಹೌದು ನಂಗ್ ಅಂತೂ PG college ಎಲ್ಲ ಇದ್ದು ಇದ್ದು bore ಆಗ್ಬಿಟ್ಟು ನಾನು ನೀನೂ first time trip ಗ್ ಹೋಗಿದ್ದು ಅದು metro ದಲ್ಲಿ ಅಲ್ವಾ ತುಂಬಾ ಚೆನಾಗಿತ್ತು. ಚೆನ್ನಾಗಿತ್ತು ಅಲ್ವಾ ಅದು metro first time ಹೋಗಿದ್ದು.

ಅದು coin ಕೊಡ್ತರಲ್ಲ ಅದ್ ಏನ್ scan ಮಾಡ್ಬೇಕೊ ಹಾಕ್ಬೇಕೋ ಏನು ಗೊತ್ತಿರ್ಲಿಲ್ಲ ಅಲ್ವಾ ನಮ್ಗೆ . ಅಲ್ವಾ ನಾವ್ ಜನನೆಲ್ಲ ನೋಡ್ಕೊಂಡು ನಗ್ತಿದ್ವು ಅವ್ರು ನಮ್ಮ್ ನ ನೋಡಿ ನಗ್ತಿದ್ರು ಅಲ್ವಾ. ಅದು ಬೇರೆ red ಆಗ ಬಂದ್ ಬಿಟ್ಟಿತ್ತು ಅಲ್ವಾ ಎಷ್ಟ ಭಯಪಟ್ವಿ ಅಲ್ವಾ ನಾವು sound ಆಗಿದ್ ತಕ್ಷಣ.

ಏನಾಯ್ತು ಏನೋ ಏನಾಯ್ತು ಏನು ಅಂತ ಅಲ್ಲಿ ನೋಡಿದ್ರೆ ಅದನ್ನ first scan ಮಾಡ್ಬೇಕಿತ್ತು ನಾವ್ ನೋಡಿದ್ರೆ ಏನೋ ಮಾಡಿದ್ವಿ . ಹ್ಮ್ ಅದಿಕ್ಕೆ ಗೊತ್ತಿರೋ ಅವ್ರ ಜೊತೆ ಹೋಗ್ಬೇಕು ಇಬ್ಬಿಬ್ಬರೆ ಹೋಗ್ಬೇಕು trip ಗೆ ಅಂದ್ರೆ ಆಗಲ್ಲ ಅಲ್ವಾ. ಹ್ಮ್ ಹೌದು ಇದೊಂತರ ಚೆನ್ನಾಗಿತ್ತು ಅಲ್ವಾ ಅದು ಅನುಭವ .

Without ಹೋಗಿದ್ದು. ಹ ಅದು temple ಕೂಡ ಎಷ್ಟ್ super ಆಗಿದೆ ಅಲ್ವಾ ಯಾರ್ ಕಟ್ಟ್ಸಿದ್ದೋ ಏನೋ ಅಲ್ವಾ ಎಷ್ಟು ಚೆನ್ನಾಗಿತ್ತು ನನ್ನತ್ರ but actually ನಾವು temple ಗೆ ಹೋಗಲ್ಲಾ ಅಲ್ವಾ ಅದೇ first time ನಾನ್ ನಿನ್ ಜೊತೆನೆ temple ಬಂದಿದ್ದು. ಹ್ಮ್ ಹೌದು ಅದು ನಂಗ್ ಯಾಕ್ ಜನರು ಅಷ್ಟೊಂದ್ famous ಅಂತ ಹೇಳ್ತಾರೆ ಗೊತ್ತಿರ್ಲಿಲ್ಲ but ಅಲ್ಲಿ ಹೋದ್ ಮೇಲೆ ಗೊತ್ತಾಯ್ತು ನನ್ಗೆ ಎಷ್ಟ್ ಚೆನ್ನಾಗಿದೆ ದೇವಾಸ್ಥಾನ. ಅಲ್ವಾ ಒಳಗಡೆ ದೇವರ್ನು ಹಾಗೆ ಇದೆ ಹೊರಗಡೆ ಇಂದ ಎಷ್ಟು ಚೆನ್ನಾಗಿದೆ Bangalore ಎ ಅಲ್ಲ ಯಾವ್ದೋ ಬೇರೆ ಊರಿಗೆ ಬಂದ್ದ್ವಿ ತುಂಬಾ ದೂರದ್ ಊರಿಗೆ ತುಂಬಾ ಚೆನ್ನಾಗಿದೆ ಅಂತ ಅನ್ಸುತ್ತೆ ಅಲ್ವಾ. ಹೌದು ಮತ್ತ್ ಚೆನ್ನಾಗಿ ಏನ್ ಜನಗಳು ತುಂಬಾ ತುಂಬಿರ್ತಾರಲ್ಲ ಅಲ್ಲಿ. ಹೌದು ಅಲ್ಲಿ ಪ್ರಸಾದ ಕೊಟ್ಟಿದ್ರಲ್ವ ತುಂಬಾ ಚೆನ್ನಾಗಿತ್ತು ಪುಳಿಯೋಗರೆ. ಹ್ಮ್ ಹೌದು ಆಮೇಲೆ ಅದು sweet ಕೊಡ್ತಾರಲ್ಲ ಅಲ್ಲಿ ಪೇಡ दूध ಪೇಡ ನಿಂಗೆ ಇಷ್ಟ ಅಲ್ವಾ ಅದು sweet . ಹೌದು ಅದಿಕ್ಕೆ ನಿಂದು ಪುಳಿಯೋಗರೆ ನಾನ್ ತಿಂದೆ ನಂದು ಪೇಡ ನೀನ್ ತಿಂದೆ ಅಲ್ವಾ. ಹ್ಮ್ ಹೌದು ಚೆನ್ನಾಗಿತ್ತು ಅದು ಒಂಥರಾ experience ಅಲ್ವಾ ಅದು ಹೋಗಿದ್ದು . ಹೌದು ಹಾ ಮತ್ತೆ ನಾವ್ ಎಲ್ಲಾರ್ಗು ಕೇಳ್ಕೊಂಡ್ ಕೇಳ್ಕೊಂಡ್ ಹೋಗ್ತಿದ್ದು ISKCON temple ಬರೋದು area ಯಾವ್ದು ಎಷ್ಟೇನೇ stop ಅಂತ ಎಲ್ಲ ಅಲ್ವಾ ಆಮೇಲೆ ನಮ್ಮತ್ರ amount ಕಡಿಮೆ ಇತ್ತು ಎಷ್ಟು ಕಷ್ಟ ಪಟ್ಟ್ವು ಅಲ್ವಾ trip ಗೆ ಹೋಗ್ಬಿಟ್ಟು. ಹು ಹೌದು ಅದು ಅಲ್ಲ ನಿನ್ಗೆ ಅದು ISKCON temple ಅಂತ ಗೊತ್ತಿತ್ತು ನನಗೆ ಅದು ರಾಧ ಕೃಷ್ಣ temple ಅಂತ ಗೊತ್ತಿತ್ತು but ಇಬ್ಬರಿಗೂನು ಅದೇ ಒಂದೆ ಅಂತ ಗೊತ್ತಿರ್ಲಿಲ್ಲ ಅಲ್ಲ amount ಗೆ. ಅಲ್ಲಿ ಯಾರು ನಮ್ಗೆ ಹೇಳುದ್ರು ಇದೆ ISKCON temple ಅಂತ ಅಂದಾಗ ನಾವು ಇಬ್ರು ಎಷ್ಟು ನಾವು ಏನ್ ಹುಡುಕ್ತಿದ್ವು ಅದೇ ಸಿಕ್ತು ಅಂತೆಲ್ಲಾ ಖುಷಿ ಪಟ್ಟ್ವು ಅಲ್ವಾ. ಹು ಹೌದು ನಾನ್ ಹೇಳ್ತಿದ್ದು ಅದೇ ಹಾಗಿತ್ತು ನೀನ್ ಹೇಳ್ತಿದ್ದು ಅದೇ ಹಾಗಿತ್ತು ಅದು ಇನ್ನೊಬ್ಬರಿಂದ ಗೊತ್ತಾಯ್ತು ಅದು ಒಂಥರಾ ಅಲ್ವಾ. ಹೌದು ಆದ್ರುನುವೆ ಇದು temples ಎಲ್ಲಾ ಎಲ್ಲಾದ್ರುನು ದೇವಸ್ಥಾನ ಗಳೆಲ್ಲ ಯಾವ್ದಾದ್ರು ಹಳ್ಳಿ ಅಲ್ಲಿದ್ದು ಅದು ಗಿಡ ಮರ ಇದ್ರೆ ಅದು ಅದು ಒಂಥರಾ ನೋಡಕ್ಕೆ ಇನ್ನೂ ಚೆನ್ನಾಗಿರುತ್ತೆ ಆಮೇಲೆ ಇದು ಮದ್ಯದಲ್ಲಿ ದೇವಸ್ಥಾನ ಇದೆ ಆಕಡೆ ಈಕಡೆ ಎಲ್ಲ travel ಮಾಡ್ತಾರೆ ಹೋಗ್ತಾರೆ ಬರ್ತಾರೆ ಜನಗಳು ಜನಗಳ ಮಧ್ಯೆ ಇದೆ ಇದು ಒಂಥರಾ ಹೊಸ ಅನುಭವ ಅಲ್ವಾ ನಾವ್ ಈ ಕಡೆ ಹಳ್ಳಿ side ಇರೋದ್ರಿಂದ ನಮ್ಗೆ ಈತರ ನೋಡ್ ಅಭ್ಯಾಸ ಆತರ ನೋಡೋದು first time ಅಲ್ವಾ . ಹ್ಮ್ ಮತ್ತೆ ಏನಂದ್ರೆ metro ದಲ್ಲಿ ಹೋಗ್ಬೇಕಾದರೆ ಅದು ಎಷ್ಟು ಚೆನ್ನಾಗ್ ಕಾಣತ್ತೆ ಅಲ್ವಾ ಅದು. ಹೌದು ಒಳಗಡೆ ಹೋಗಿ ನೋಡುದ್ರೆ ಒಂಥರಾ metro ಇಂದ ನೋಡ್ಬೇಕಾದ್ರೆ ಒಂಥರಾ ಅಲ್ವಾ.

ಹೌದು ಹೇಳಿಕ್ಕೆ ಆಗೋದಿಲ್ಲ ಅಲ್ವಾ ಇದೆಲ್ಲ

ಹ್ಮ್ ನಾವ್ ಮತ್ತೆ ಒಂಸರ್ತಿ ಹೋಗೋಣ family ಜೊತೆ ಆಯ್ತ. ಹ್ಮ್ ಚೆನ್ನಾಗಿರುತ್ತೆ ಇನ್ನೂ ಆವಾಗ ಇಷ್ಟೆಲ್ಲಾ problem ಆಗಲ್ಲ ಇವಾಗ ಗೊತ್ತಲ್ವ ಎಲ್ಲಿದೆ ಅಂತ. ಹೌದು ಹೌದು ಬಿಡು problem ಎಲ್ಲಾರಿಗು ಆಗುತ್ತೆ first time ಹೋಗಿದಲ್ವ. ಹ ಹೌದು ಅದು ಬೇರೆ ಯಾರ್ಗು ಹೇಳ್ದೇ ಹೋಗಿದ್ವಿ ಅಲ್ವ ನಾವು.

ಹೌದು ಹ್ಮ್.

ಆ ಹೇಳ್ರಿ ಹೇಳ್ಬೆಕ್ ನೀವ ರೈತ್ರು. ಹ್ಮ್ ರೈತ್ರಿಗ್ ಕೆಲ್ಸಾ ಏನಪ್ಪಾ, ಚಂತನಕಾ ಹೊಲ್ದಾಗ ದುಡಿಯೋದು ಸಾಯಂಕಾಲ ನೆಮ್ಮದಿಯಿಂದ ಮಲ್ಕೊಳೋದು.

ಮಾಡ್ಬೇಕಲ್ರಿ ಮತ್ತೆ ಬೆಳಗ್ಗೆ ರಾತ್ರಿ ಬೆಳಗೆ ಎಲ್ಲಾ ದುಡಿಬೇಕು.

ಹ್ಮ್ ಕೈ ಕೆಸರಾದರೆ ತಾನೆ ಬಾಯಿ ಮೊಸರಾಗೋದು? ಹೌದಲ್ರಿ ಏನ್ ಮಾಡ್ಕೊಂಡ್ ಬಂದ್ರಿ ಇವತ್ತು? ಏನ್ ದುಡಿದುವ್ರಿ?